ಹಾಗು ಕೆಳಗಡೆ ನೆಲ ಎಲ್ಲ ಕಾಣಿಸುತ್ತಿದೆ.

ಹಾಗೂ ಅಲ್ಲಿ ಒಂದು ಕಾರ್ ನಿಂತಿದೆ.

ಇಲ್ಲಿ ಒಂದು ಏತ್ತರವಾದ ಕೆಂಪು ಕಲರಿ ನ ಬಿಲ್ಡಿಂಗ್ ಇದೆ.

ಎದುರಿಗೆ ಒಂದು ದೊಡ್ಡವಾದ ಬಂಡೆ ಕಾಣಿಸುತ್ತಿದೆ.

ಹಾಗು ಮೇಲ್ಗಡೆ ಒಂದು ಹೋಟೆಲ್ ಎಂದು ಬರೆದಿದ್ದಾರೆ.

ಕೆಳಗಡೆ ಒಂದು ಕೆಂಪು ಕಾರ್ಪೆಟ್ ಅನ್ನು ಹಾಕಿದ್ದಾರೆ.

ಇಲ್ಲಿ ಒಂದು ದೊಡ್ಡವಾದ ಗೇಟ್ ಇದೆ.